ನಮ್ ಶಿವಮೊಗ್ಗ ಕಂತು ಕೆರೆ ಎರಡು ಎರಡು ನದಿ ಒಂದು ಕೆರೆಗೆಲ್ಲ ಸೇರ್ಸೋತರ ಆಗಿದೆ.

ಭದ್ರ ಭದ್ರಾವತಿ ಇಂದ ಬರುತ್ತೆ ತುಂಗಾ ನಮ್ಮ ಶಿವಮೊಗ್ಗದಾಆ ನದಿ --

ನೋಡಿದ್ರೆ ಪಾರ್ಕಿಂಗ್ ನೋಡಿ ಎಸ್ಟ್ ಚೆನ್ನಾಗಿ ಇದೆ ಏನಂಥ ಹೇಳಿದ್ರೆ ನಮ್ ಕಾಲೇಜ್ ಲೆಲ್ಲ--

ಆಹ್ಹ್ ಡಿಸಿ ಆಫೀಸ್ ಅಲ್ಲಿ ನಮ್ ನಂಟು ತುಂಬಾ ಚೆನ್ನಾಗ್ ಇದೆ ನಾವು ಒಂದು ಉಉ ಹೋರಾಟ ಮಾಡಬೇಕಾದ್ರೂನು ಡಿಸಿ ಆಫೀಸ್ ಎದರುಗಡೆ ನೀವು ನಮ್ ಶಿವಮೊಗ್ಗದ ಆಹ್ಹ್ --

ಆಆ ಎಲ್ಲ ತರಹದ ಹೋರಾಟಗಳು ಫಷ್ಟು ಡಿಸಿ ಆಫೀಸ್ ಇಂದಾನೆ ಶುರು ಆಗುತ್ತೆ.

ಗದ್ದೆ ಗದ್ದೆಗಳು ನಮಗೂ ನಾವು ಸಣ್ಣ್ ವಯಸ್ಸಿನಿಂದ ನಾವು ಆಹ್ಹ್ಹ್ ರೈತರ ಮಕ್ಕಳ್ ಅಲ್ಲ ಆದ್ರೂ ನಮಗೆ ಗದ್ದೆ ಪದ್ದೆ ಅಂದ್ರೆ ನಮಗೆ ಬಾರಿ ಇಷ್ಟ ನಮ್ಮ ತಾತದ್ --

ಸೊ ನಮ್ಮಗ್ ನಾಲೆಡ್ಜು ನಮ್ಮ ಕೆಪ್ಯಾಸಿಟಿ ಕೂಡ ಅದೇತರ ರೂಟ್ಶ್ ತರ ಇರ್ಬೇಕ್ ಮರದ್ ರೂಟ್ಸ್ .

ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಸ್ ಗೆ ಒಳ್ಳೆ ಬ್ಯಾಂಕ್ ಅಕೌಂಟು ಸ್ಟೂಡೆಂಟ್ಸ್ ಅಕೌಂಟ್ಸ್ ಒಳ್ಳೆ ಬ್ಯಾಂಕ್ ರೆಫರ್ ಮಾಡ್ಬೇಕೂಂದ್ರೆ ಕೋಟಕ್ --

ಕೋಟಕ್ ಬ್ಯಾಂಕ್ ನಲ್ಲಿ ಸ್ಟೂಡೆಂಟ್ಸ್ ಅಕೌಂಟ್ಸ್ ಗೆ ನಿಮಗೆ ವರ್ಚುಯಲ್ ಡೆಬಿಟ್ ಕಾರ್ಡ್ ಕೊಡತ್ತಾರೆ ಅಂಡ್ ಎಂಡ್ ನಂಬರ್ ಆಫ್ ಆಹ್ಹ್ ಟ್ರಾಂಜಾಕ್ಷನ್ ಮಾಡಬಹುದು ಅದು ಒಂದ್ ಒಳ್ಳೆ ಪ್ಲೇಸ್ ಪಾಯಿಂಟ್ ಎಸ್ಟ್ ಬೇಕಾದರೂ ಇಡಬಹುದು ಸೊ ಕೋಟಕ್ ಬ್ಯಾಂಕ್ ವೆರಿ ಗುಡ್ ಫಸ್ಟ್ ಸ್ಟೂಡೆಂಟ್ಸ್ ಅಕೌಂಟ್ಸ್ .

ಅದಿಕ್ಕೆ ಆ ಸರ್ವಿಸ್ ಕ್ಯಾಲಿಟಿ ಗೆ ಇಂಥ ಶೋರೂಮ್ ಗಳ್ ಬೇಕಾಗುತ್ತೆ.

ಆದ್ರೆ ಈ ಸಂಜೆ ಅನ್ನೋದ್ ಏನಿದೆ ಈ ಸಂಜೆಯ ಒಂದು ನೋಡುವ ಕಲರ್ --

ಆ ಗೇಟ್ಗೊಂದು ಬಿಗ ಹಾಕ್ತಾರೆ ಆ ಗೇಟಿಗೆ ಒಂದು ಇನ್ನೂದು ಹಾಕ್ತಾರೆ ನೋ ಪಾರ್ಕಿಂಗ್ ಅಂತ.

ಬಟ್ ಒಂದ್ಸಲಿ ಆಂಬ್ಯುಲೆನ್ಸ್ ಅವ್ನ್ ಕೇಳಿದ್ರೆ --

ಡಾನ್ಸ್ ಕ್ಲಾಸ್ ನಾನು ಅಕ್ಚುಲಿ ಡಾನ್ಸ್ ಕ್ಲಾಸ್ ಗೆ ಹೋಗ್ಬೇಕು ಅನ್ಕೊಂಡು ಇದ್ದೆ ಬಟ್ --